ಇಲ್ಲಿ ಹುಡುಕಂತ ಬಂದಿದ್ದೀನಿ ಬುಕ್ ಸ್ಟಾಲ್ ಅಂದ್ರೆ ಪ್ರತಿಯೊಂದು ವ್ಯಕ್ತಿಗೂ ಬೇಕಾದಂತ.

ಇದು ಒಂದು ಪ್ರವಾಸಿ ಮಂದಿರ ಅಂತ ಹೇಳಬಹುದು. ಯಾಕಂದ್ರೆ --

ಇದರಿಂದ ನನಗೆ ಪ್ರತಿಯೊಂದು ಯೂಸ್ ಆಗಿದೆ ಅಂದ್ರೆ --

ಆಗಿನ ಕಾಲ ಏನ್ ಮಾಡ್ತಿದ್ರು ಪ್ರತಿಯೊಂದು ಮರ ಪ್ರತಿ ಮನೆಗೊಂದು ಗಿಡ ಬೆಳೆಸ್ತಿದ್ರು ಈಗಿನ ಕಾಲದಲ್ಲಿ ಬರೇ ಪ್ರತಿಯೊಂದು ಕಾಣ್ತಾ ಇಲ್ಲ .

ಫಿಶ್ ಅಂದ್ರೆ ಏನು ಗೊತ್ತಾ ಈಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ಆಗಲಿ ಫಿಶ್ ಅಂದರೆ --

ಹೂವಿನ ಮಾರ್ಕೆಟ್ ಅಂದ್ರೆ ಇದು ಸಿಗುವಂತ ಸ್ಥಳ.

ಪೂಜೆ ಆಗಲಿ ಪ್ರತಿಯೊಂದು ಯಾವುದೇ ಕಾರಣಕ್ಕೂ ಆಗಲಿ ಬುಚ್ಚಿ ಹೂ ಅಂತಾರೆ ಅಮಾಸೆ ಹುಣ್ಣಿಮೆ ಯಾವುದೇ ಕಾರಣಕ್ಕಾದರೂ .

ಪೂಜೆ ಕ್ಕಾಗಲಿ ಎಲ್ಲದಕ್ಕೂ ಉಪಯೋಗ ಆಗುತ್ತೆ ಆ ಕಾರಣಕ್ಕೆ ಹೂ ಎಲ್ಲಾದರೂ ಇದ್ರೂ ಅದು ದೇವರಿಗೂ ಬೇಕು ಪ್ರತಿಯೊಬ್ಬರಿಗೂ ಹೆಣ್ಣು ಮಕ್ಕಳಿಗೂ ಬಹಳ ಇಷ್ಟ ಅದಕ್ಕೋಸ್ಕರ ಚೆನ್ನಾಗಿರುತ್ತೆ .

ಕ್ರೇಫ್ಟಿಂಗ್ ಅಂದರೆ ಇದು ಶಿಕ್ಷಕರು ಹೇಳ್ತಾರೆ ನಿಮ್ಮನೆಯಿಂದ ಒಂದು ಕುಂಡಲ ಮಾಡ್ಕೊಂಡು ಬಾ ಅಥವಾ ಏನೋ ಒಂದು ಮಾಡ್ಕೊಂಡು ಬಾ ಅಂತ ಆಗಿನ ಕಾಲದಲ್ಲಿ ಅದು ಒಂದು ಸಂಸ್ಕತಿ ಈಗಿನ ಕಾಲದಲ್ಲಿ ಎಲ್ಲ ಫೋನ್ --

ಕಂಪ್ಯೂಟರ್ ಬಂದು ಎಲ್ಲ ಪ್ರತಿಯೊಂದು ಆಗಿದೆ ಬಟ್ ಆಗಿನ ಸಂಸ್ಕೃತಿ ನೋಡಿದ್ರೆ ಈಗಿನದಕ್ಕೂ ಆಗಿನದಕ್ಕು ಭಾಳ ಡಿಫ್ಫೆರೆನ್ಸ್ ಇದೆ ಆಗಿನ ಕಾಲಕ್ಕೂ ಈಗ ಸಿಕ್ಕಾಪಟ್ಟೆ ಡಿಫರೆನ್ಸ್ .